ಈ ಚಿತ್ರದಲ್ಲಿ ನಾವು ಕೆಲವು ಬು ಗುಡಿಸಲಾಂತಹ ಬಿಡರಾಗಳನ್ನು ನೋಡಬಹುದು ಅದಕ್ ಒಂದು ಗುಡಿಸಲಿಗೆ ಒಂದು ಬಾಗಿಲ ಕಾಣಿಸುತ್ತದೆ ಇಲ್ಲಿ ಒಂದು ಮರ ಕಾಣಿಸುತ್ತದೆ.

ಕ್ಯಾನ್ ಕಾಣಿಸುತ್ತದೆ ಒಂದು ಕೈ ತೊಳೆಯುವ ಸಿಂಕ್ ಕೂಡ ನೋಡಬಹುದು ಸಿಂಕ್ ನಲ್ಲಿ ಒಂದು ಬಾಟಲಿ ಯನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ಎ_ಸಿ ಕುಂತಿದೆ ಒಂದು ಸಿ_ಸಿ ಕ್ಯಾಮೆರಾ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸುತ್ತವೆ ಇವುಗಳು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಕೂಡಿವೆ.

ಇಲ್ಲಿ ವೆಲ್ ಕಮ್ ಎಂದು ಅಕ್ಷರಗಳಲ್ಲಿ ಬರದಿದ್ದಾರೆ ಇದು ಗ್ಲಾಸ ನ್ನ--

ಇಲ್ಲಿಯು ಹೊರಗಡೆಯು ಬಾಳೆ ಗಿಡಗಳನ್ನು ಕಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಹಸಿರಾದ ಹುಲ್ಲು ಬೆಳೆದಿರೋದು ಕಾಣುತ್ತದೆ ಇದು ಒಂದು ಸುಂದರವಾದ ಪಾರ್ಕ್ ಆಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.

ಪರದೆಗಳನ್ನು ಕಟ್ಟಿದ್ದಾರೆ ಹಾಗೂ ಇಲ್ಲಿ ಬಹಳಷ್ಟು ಕಾರುಗಳು ನಿಂತುಕೊಂಡಿವೆ ದೂರದಲ್ಲಿ--

ಈ ಚಿತ್ರದಲ್ಲಿ ನಾವು ಒಂದು ಲಾರಿ ಕಾಣಿಸುತ್ತದೆ.

ಅವುಗಳನ್ನು ಲೋಡ್ ಮಾಡಿದ್ದಾರೆ ಕೆಲವು ರಾಡ್ ಗಳಿಗೆ ನೀಲಿ ಬಣ್ಣವನ್ನು ಹಚ್ಚಿದ್ದಾರೆ.

ಮರಗಳು ಬೆಳೆದಿರುವುದು ನೋಡಬಹುದು ಇಲ್ಲಿ ಒಂದು ವಿದ್ಯುತ್ ಕಂಬ ಕಾಣುತ್ತದೆ.